ಅದು ಅಲ್ದೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತಿದೆ ಶಾಪ ಅಂತ ಹೇಳಬಹುದು ಅಥವಾ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿರುವ ಶಾಪ್ .

ಒಂದು ದೊಡ್ಡದಾದಂತ ಮತ್ತು ತುಂಬಾನೇ ಕ್ಲೀನ್ ಆಗಿ ಇರುವಂತಹ ಒಂದು ಶಾಪ ಅಂತ ಹೇಳಬಹುದು ವಸ್ತುಗಳನ್ನು ಕೂಡ ತುಂಬಾ ಚೆನ್ನಾಗಿ ಹೊಂದಿಸಿ ಇಟ್ಟಿದ್ದಾರೆ.

ಇದು ಒಂದು ರೋಡು ಅಂತ ಹೇಳಬಹುದು ಅಥವಾ ಯಾವುದಾದರೂ ಒಂದು ಏರಿಯಾ ಅಂತ ಹೇಳಬಹುದು ಇಲ್ಲಿ ರೋಡ್ ಮೇಲೆ ಬೈಕು ಓಡಾಡುತ್ತಿದ್ದಾವೆ ಆಟೋಗಳು ಓಡಾಡುತ್ತಿದ್ದಾವೆ.

ಸುತ್ತಮುತ್ತಲು ದೊಡ್ಡ ದೊಡ್ಡಒಂದು ಕಂಪನಿ ಗಳು ಕಾಣಸ್ತಾ ಇದಾವೆ ಮತ್ತು ಶಾಪಗಳು ಕೂಡ ಇದಾವೆ ಸುಂದರವಾದಂತಹ ಒಂದು ನೋಟ.

ನಮಗೆ ಬೇಕಾಗುವಂತಹ ಒಂದು ಸಾಮಾನುಗಳನ್ನು ಇಲ್ಲಿ ನಾವು ಕೊಂಡುಕೊಳ್ಳಬಹುದು. ಅದು ಅಲ್ಲದೆ ತುಂಬಾ ದೊಡ್ಡನೆದಾಗಿರೋ ಒಂದು ಅಹ್ ಜನರಲ್ ಸ್ಟೋರ್ ಅಂತ ಹೇಳಬಹುದು.

ಇದು ಒಂದು ಮೈದಾನ ಅಂತ ಹೇಳಬಹುದು ಇಲ್ಲಿ ಕ್ರಿಕೆಟ್ ಅನ್ನು ಆಡುತ್ತಿದ್ದಾರೆ ಉಹ್ ಬಿಸಿಲು ಕೂಡ ತುಂಬಾನೆ ಇದೆ ಅಂತ ಹೇಳಬಹುದು ಅಹ್ ಮತ್ತೆ ಹಂಪರ್ ಕೂಡ ನಿಂತಿದ್ದಾನೆ.